ಹಾ due date ಗೆ ಆಗುವಾಗ marks card ಇರುದಿಲ್ಲ, marks card ಇಲ್ಲದೆ ಅವ್ರಿಗೆ apply ಮಾಡ್ಲಿಕ್ಕು ಆಗುದಿಲ್ಲ.

Hello hello ರೀ ಅರಾಮ್ರೀ?

ಹ್ಮ್ ಮತ್ತ ರೀ ಆತಿಲ್ರೀ?

ನಾಸ್ಟಾ ಇನ್ನೂ ಇಲ್ಲ ಈಗ್ ಮಾಡ್ಬೇಕ. ಹಾ ನಮ್ದು ಆಯ್ತರೀ. ಮತ್ತೇನೆಲ್ಲಾ ಆರಾಮ್ರಲ್ಲ?

ಏನ್ ಹೋಳಿ ಹಬ್ಬಾವ ಏನ್ ಈ ಸರಾ ಏನ್ ಜೋರ್ ಆಗ್ಲಿಲ್ಲಾ ರೀ ನಮ್ದ.

ಹ್ಮ್ ನೀವ್ ಹೆಂ ನೀವ್ ಹೆಂಗ್ ಮಾಡಿರ್ ಮತ್ full ಜೋರ್ ಮಾಡಿರ್ಬೇಕ್. ನಾವೇನ್ ಮಾಡಿಲ್ಲಾ ಊರಾಗ್ ಮಾಡಿರ್ರ ಈಗ ಇದ್ ಕಾರಂಜಿ ಅದು ಹಚ್ಚಿ Dolbey ಎಲ್ಲಾ ಕಡೆ Dolbey ಹ್ಮ್ ಹ್ಮ್ ಹಾ ರೀ. ನಂಗ್ ಅಲ್ ಬಡ್ದು ಬನ್ನಾ ಹಚ್ಚಿದ್ರು ಆಮೇಲೆ ಮನೀಗ್ ಬಂದ್ ಜಳ್ಕಾ ಮಾಡಿ.

ಏ ನಾವೂ ಮಾಡಿದ್ವು ರಿ ನಾವೂ ಮ್~ ಮ್~ ಬೆಳಗ್ಗೆ ಎಂಟ್ರಿಂದ ಚಾಲೂ ಮಾಡಿದ್ವು ಎಂಟ್ರಿಂದ ಚಾಲೂ ಮಾಡಿ ಎಲ್ಲಾರೂ दोस्त ಗಳ್ ಕರ್ಕೊಂಡ್ ಗಾಡಿ ಮ್ಯಾಗ್ ಹೋಗ್ ಹೋಗಿ ಎಲ್ಲಾ ಬನ್ನ ಪನ್ನಾ ಹೇಳ್ ತುಗೋಂನ್ನ ಹಕ್ಯಾಡಿ ಎರ್ಡ್ ಮಾಡಿ ಎರ್ಡ್ ಮೂರ್ ಗಂಟೆ ತನಾ ಆಡ್ದೀವ್ ನೋಡ್ರಿ.

ಹಾ ಆಡಿ ಮತ್ತ್ ಇಲ್ಯೂ Dolbey ಅದ್ ಹಕ್ಬಿಟ್ಟಿದ್ರೂ.

ಹ್ಮ್ ಬಾಳ್ ಚಲೋ ಆತ್ ಬನ್ನಾ ಆಡಾಕಿಂದ ಹೋಬಂಕಲ್ಲ್ ಅದು ಏನರ್ varnish ಗಿರ್ನಿಷ್ ಹಚ್ತರೋ ಎಲ್ಯೋ ಸಮ್~ ಬಾಯ್ಯಾಗ್ ಹೋಕ್ಕತಿ ಕನ್ನಾಗದು ಹೋಗಿ.

ಹಾ ರೀ ಈಗ ಬನ್ನಾ ಹಚ್ಚುದ್ಕಿಂತಾ ಹೆಚ್ಚ್ ಅದು chemical ದ್ದ್ use ಮಾಡಾತ್ತಾರೀ ಬರೇರೀ varnish ಆದ್ ಇದ್ನ. ಅದ ಇದ side effect ಆಕ್ಕವಲ್ಲಾ ಅವು. ಏ ಅದು ಬಾಳ್ ತೊಂದ್ರೆ ಆಕ್ತೇತ್ರೀ ಅದು ಆಗಿ ಹಂಗಾಗಿ ನಾವೂ ನಾವೂ ಹಂಗ ನಮ್ದ ನಮ್ಮಲ್ಲಿದ್ದೋರು ಹಂಗ ಮಾಡಿರ್ರು ಕೆಲ್ವ್ ಮಂದಿ ಅದ್ನ ಹಚ್ಚಾತ್ತೀರ್ರೀ.

ಅದ್ನ ನೀವ್ ನೀವ್ ಹಚ್ಚುದಾರ್ರ ನಾವೂ ಆಡಕ್ ಬರುದಿಲ್ ಅಂತ್ತೇಳೀದ್ನ್ ನಾವ್.

ಮತ್ತದ್ನ ಹಂಗಾರೂ ಬಿಡ್ಲಿಲ ಅವ್ರ ಕೆಲ್ವ್ ಮಂದಿಗ್ ಹಚ್ಚಾಕತ್ರ ಹಂಗ.

ಅಂದ್ರು ಹೋದ್ ವರ್ಷ್ ಹಂಗ ಏನ್ grand ಆಲಿಲ್ಲಾ ಈ ವರ್ಷ್ full ಆಟ್.

ಈ ವರ್ಷ್ ನಮ್ಕಡೆ Sunday ಬಂದಿತ್ತು. ಹಾ Sunday ಇತ್ತಲ್ರಿ ನೀವ್ ಮತ್ ಅಲ್ಲೇ ಬೆಳ್ಗಾವ್ಕದು ಹೋಬೇಕಿಲ್ರೀ ಅಲ್ಲಿ full arrange ಮಾಡಿದ್ರನ್ವ್ರ. ಹಾ ಅದೇ ಅಲಿ ಬೆಳ್ಗಾವ್ದೆಗ್ ಇರ್ತೇತ್ ground ದಾಗ್ ಅದು. ಹಾ ground ದಾಗ್ ಅದು full Dolbey ಗಿಲ್ಬಿ ಹಚ್ಚಿ ಅಲ್ಯೂ Sir ಅಲ್ಹೆಂಗೈತಿ ಪರ್ಚಯ ಇದ್ರ್ ಅಸ್ಟ್ ಹಚ್ತಾರ್ ಪರ್ಚ್ಯ ಇಲ್ದಂಗ್ ಎದ್ಕ ಹಚ್ತಾರಾ.

ಅ~ ಅದ್ಕೇನರ್ ಆಗ್ಲಿ ಎಲ್ಲಾರ್ಗೂ ಬಿಡಂಗಿಲ್ರೀ ಅವ್ರ? ಇಲ್ ಇಲ್ ಎಲ್ಲಾರ್ಗೂ ಬಿಡುದಿಲ್ಲ್ ಹಂಗ ಪರ್ಚ್ಯ ಇದ್ರ ಅಸ್ಟ್. main

ಈ ಗೋವಾ side ಎಲ್ಲಾ ಹಂಗ ಪರ್ಚ್ಯ ಇದ್ರ ಅಸ್ಟ್ ಹೊಡೀತಾರ್ ಇಲಂದ್ರ್ ಇಲ್ಲಾ.

ಹ್ಮ್ ಅಂದ್ರು ಈಗ್ ಇವ್ ಹೋ~ ಹೋಳಿ ಹಬ್ಬ ಬರ್ ಬರ್ತ್ ಬರ್ ಬರ್ತ್ ಮೋದ್ಲಿನ್ ಹಂಗೆಲ್ಲ ಆಗಾಕಿಲ್ರೀ. ಕಡ್ಮಿ ಆಗಾತೇತ್ರೀ ಈಗ್. ಹಾ ಎಲ್ಲಾ ಕಡೀಮ್ಯಾಕೋಂದ್ರ ಯ್ಯಾಕಂದ್ರ ಮದ್ಲ್ ಹೆಂಗ್ ಎಲ್ಲಾ ಎಸ್ಟ್ ಚಲೋ ಆಡ್ತಿದ್ರಲ ಬನ್ನಾ ಅಂದ್ರ chemical ಅದ್ ಏನೂ use ಮಾಡ್ತಿದ್ದಿಲ್ಲಾ ಬರೇ ಬನ್ನಾ ಅಷ್ಟ ಆಡ್ತಿದ್ರಾ ಅವಾಗ. ಆದ್ರಗೆಲ್ಲಾ government holiday ಇದ್ರೆ ಚೊಲೋ ಆದ್ರಗ ಎಲ್ಲಾ ಪರೀಕ್ಷೆ ಆ ದಿವ್ಸ exam ಹುಡ್ಗೂರ್ಗೆ.

ಹಾ ಆಯ್ತ್ ಆಯ್ತ್ ಆರಾಮ್ ಆದೀರಲ್ಲ.

ಹ್ಮ್ ಆಯ್ತ್ ಆಯ್ತ್ ತೋರಿ phone ಬರಾಹತ್ರೀ. Okay, okay.

ಆ ಗ್ರಂಥಾಲಯದ ಬಗ್ಗೆ ಹೇಳಲು ಇಚ್ಚಿಸುತ್ತೇನೆ ನಿಮಗೆಲ್ಲರಿಗೆ. ಗ್ರಂಥಾಲಯ ಜ್ಞಾನ ಭಂಡಾರದ ಸ್ಥಳವಾಗಿದೆ. ಗ್ರಂಥಾಲಯದಲ್ಲಿ ಶಾಲಾ ಗ್ರಂಥಾಲಯ ಮತ್ತು ಸಾರ್ವಜನಿಕ ಗ್ರಂಥಾಲಯ ನಾವು. ನೋಡ್ಬೋದು ಹ್ಮ್‌ ಗೊತ್ತಾಯ್ತಾ ಮತ್ತೆ ಶಾಲಾ ಗ್ರಂಥಾಲಯದಲ್ಲಿ ಆ ಶಾಲೆಯ ಮಕ್ಕಳಿಗೆ ಮಾತ್ರ ರುಜು ಆಗಿರ್ತದೆ ಮತ್ತೆ ಶಿಕ್ಷಕರಿಗೆ ಅಲ್ಲಿಯ ಸಿಬ್ಬಂದಿ ಅವರಿಗೆ. ಹ್ಮ್‌ ಪ್ರವೇಶ ವಿರ್ತದೆ ಗ್ರಂಥಾಲಯದಲ್ಲಿ ಮತ್ತೆ ಅಲ್ಲಿ ಶಾಲೆಯ ಸಂಬಂಧ ಪಟ್ಟ ಮಾತ್ರ ಪುಸ್ತಕಗಳು ಸಿಗುತ್ತವೆ. ಮತ್ತೇ ಸಾರ್ವಜನಿ~ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಎಲ್ಲರಿಗೂ ಪ್ರವೇಶ ಇರುತ್ತದೆ.

ಅಲ್ಲಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸಾಮಾನ್ಯವಾಗಿ ದಿನಪತ್ರಿಕೆಗಳು, ಮಾಸಿಕ ಪತ್ರಿಕೆಗಳು ಹಾಗು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳು ಇತ್ಯಾದಿ ನಾವಲ್ಲಿ ನೋಡ್ಬೋದು ಸಾರ್ವಜನಿಕ ಗ್ರಂಥಾಲಯದಲ್ಲಿ. ಮತ್ತೆ ಶಾಲಾ ಗ್ರಂಥಾಲಯದಲ್ಲಿ ಶಾಲಾ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಕಥೆಗಳು, ಮತ್ತೆ ನೀತಿ ಬೋಧಿ ಅಂತಹ ಪುಸ್ತಕಗಳು, ಮತ್ತೆ ಅವ್ರಿಗೆಲ್ಲಾ ಆಸಕ್ತಿ ಇರುವ ಪುಸ್ತಕಗಳಲ್ಲಿ ಶಾಲಾ ಮಕ್ಕಳು. ಚಿಕ್ಕ ಮಕ್ಕಳಿಗೆ ಓದಿ ಸಲ್ಲಿಕೆ ಇರುದು ಮತ್ತೆ ಹಿರಿಯರಿಗೆ ಅನೇಕ ಕಾದಂಬರಿಗಳು ಸಿಗುತ್ತವೆ. ಇಲ್ಲಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಕಾದಂಬರಿಗಳು ಅನೇಕ ಹಲವು ಬಗೆಯ ಕವಿಗಳ. ಕಾದಂಬರಿ ಅಂತದ್ದು ಕಾದಂಬರಿಯೆಲ್ಲಾ ಸಿಗ್ತದೆ. ಅಲ್ಲಿ ಹೋಗಿ ಮನೆಯಲ್ಲಿ ಎಲ್ಲಾ ಕೂತು time waste ಮಾಡೋ ಬದ್ಲು ಅಲ್ಲಿ ಹೋಗಿ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ಜ್ಞಾನ ಬಂಡಾರವನ್ನು ಹೆಚ್ಚಿಸಬಹುದು ಹ್ಮ್‌ ಮತ್ತೆ ಗ್ರಂಥಾಲಯದಲ್ಲಿ ನಾವು. ಸಮಯವನ್ನು ಬೇಕು ಗ್ರಂಥಾಲಯದಲ್ಲಿ ಮತ್ತೆ ಗ್ರಂಥಾಲಯದಲ್ಲಿ ಯಾವುದೇ ಪುಸ್ತಕವನ್ನು ತೆಗೆದ್ಕೊಳ್ಬೋದು ಆದ್ರೆ ಗ್ರಂಥಾಲಯದಲ್ಲಿ ಅವರ್ ಹತ್ರ ಕೇಳಿ ಪುಸ್ತಕವನ್ನು ಮನೆಗೆ ಕೊಂಡೊಗ್ಬೋದು. ಆದ್ರೆ ಮನೆಗೆ ಕೊಂಡು ಹೋದ ಪುಸ್ತಕವನ್ನು ಸಮಯಕ್ಕೆ ಹಿಂತಿರಿಗಿಸ್ಬೇಕು ಇಲ್ಲ ಅಲ್ಲಿ ದಂಡ ವಿಧಿ~ ವಿಧಿಸುತ್ತಾರೆ. ಒಂದು ದಿನ late ಆದ್ರೆ ಇಷ್ಟು ಅಂತ ಅಲ್ಲಿ ದಂಡ ಇರ್ತದೆ ಹಾ ಇದೆ. ಅವರು ಹೇಳಿದ ಹೇಳಿದ ಸಮಯಕ್ಕೆ ಹಿಂತಿರಿಗಿಸ್ಬೇಕು ಹ್ಮ್‌ ಶಿಸ್ತು ಇರ್ಬೇಕು ಅದಕ್ಕೆ ಮತ್ತೆ ಗ್ರಂಥಾಲಯ ಪುಸ್ತಕವನ್ನು ಹಾನಿಗೊಳಿಸ್ಬಾರ್ದು ತಡವಾಗಿ ಹಿಂತಿರ್ಗಿಸ್ಬಾರ್ದು ಹಾನಿಗೊಳಿಸ್ಬಾರ್ದು. ಗ್ರಂಥಾಲಯದಲ್ಲಿ ಸಿಗುವ ಪುಸ್ತಕವನ್ನ ಮಾರಾಟ ಮಾಡುವಂತಿಲ್ಲ ನಾವು ಮನೆಗೆ ಕೊಂಡು ಹೋಗಿ, ಅದನ್ನು ಬೇರೆ ಅವ್ರಿಗೆ ಮಾರಾಟ ಮಾಡುವಂತಿಲ್ಲ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಹ್ಮ್‌ ಮತ್ತೆ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಒಂದು. ಹವ್ಯಾಸ ಓದುವ ಹವ್ಯಾಸ ಇರುವವರು ಇರುವವರನ್ನು ಇಲ್ಲಿ ಹೋದ್ರೆ ಖುಷಿಯಲ್ಲಿ ಇರ್ತಾನೆ, ಸಂತೋಷದಲ್ಲಿ ಇರ್ತಾನೆ, ಆನಂದದಿಂದ ಇರ್ತಾನೆ ಅದು ಗೆ ಹೋಗ್ಲಿ ಎಷ್ಟೇ ಜನ ಇರಲಿ ಅಲ್ಲಿ ಹೋಗಿ ಪುಸ್ತಕವನ್ನು.

ಕೊಂಡು ಹೋಗಿ ಗ್ರಂಥಾಲಯದ ಪುಸ್ತಕಗಳನ್ನು ಓದುವ ಅಭ್ಯಾಸ ಇರುವವನು ಎಲ್ಲಿ ನೋಡಿದ್ರು ಖುಷಿಯಾಗಿ ಇರ್ತಾನೆ. ಯಾರ ತಂಟೆಗೆ ಅವನು ಹೋಗುವಂತಿಲ್ಲ ಗ್ರಂಥಾಲಯದ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಓದ್ಬೋದು. ಅಲ್ಲಿ ಯಾವ್ದು ಬೇಕು ಆ ಪುಸ್ತಕಗಳು ಸಿಗುದರಿಂದ ಹ್ಮ್‌ ಅವ್ನು ಸಂತೋಷದಿಂದ ಓದ್ಕೋಲ್ಬೋದು ಮತ್ತೆ ಗ್ರಂಥಾಲಯದಲ್ಲಿ ಅನೇಕ ಗ್ರಂಥಾಲಯ ಅಂತ ಅಲ್ಲಿ ಜ್ಞಾನ ದ ಕೇಂದ್ರವಾಗಿರುತ್ತದೆ. ಜ್ಞಾನ ದ ಕೇಂದ್ರವಾಗಿರುತ್ತದೆ. ಇಂಥ ಬಹು ಮುಖ್ಯವಾದ ಸ್ಥಾನವನ್ನು ಪಡೆದಿದೆ ಗ್ರಂಥಾಲಯ ಮತ್ತೆ ಎಲ್ಲಾ ವರ್ಗದವರು ಇಲ್ಲಿ ಜ್ಞಾನ. ಪ್ರಸಾರ ಮಾ~ ಮಾಡುವಂತಹ ಸ್ಥಳವಾಗಿದೆ ಎಲ್ಲಾ ವರ್ಗದವರು ಬಂದು ಇಲ್ಲಿ ಓದ್ಬೋದು. ಗ್ರಂಥಾಲಯ ಗ್ರಂಥಗಳ ಅಧ್ಯಯನದಿಂದ ಕೂಡಿ ಮಾರ್ಗದರ್ಶನದಿಂದ ಸಿಗುತ್ತದೆ. ಗ್ರಂಥಾಲಯ ಒಂದು ಒಂದು ಚಿಕ್ಕ. Book ಇದ್ದರೆ ನೂರು ಗೆಳೆಯರು ಇದ್ದಂತೆ ಹ್ಮ್‌ ನಮ್ಗೆ ಗೆಳೆಯರು ಏನು ಬೇಕಾಗಿಲ್ಲ ಆ ಪುಸ್ತಕವನ್ನು ಓದಿ ಅದ್ರಲ್ಲಿ ನಾವು ಜ್ಞಾನವನ್ನು ಸಂಪಾದಿಸ್ಕೊಳ್ಬೋದು ಎಲ್ಲಿ. ಗ್ರಂಥಾಲಯ ಚಿಕ್ಕ ಗ್ರಂಥಾಲಯದಲ್ಲಿ ಒಂದು ಚಿಕ್ಕ book ನಮ್ಮ bag ನಲ್ಲಿದ್ರೆ ಅದ್ರಲ್ಲಿ ನಾವು ನೂರು ಗೆಳೆಯರು ಇದ್ದದ್ದು ನಮ್ದು ಹ್ಮ್‌.

ಗ್ರಂಥಾಲಯ ಅಂದ್ರೆ ಒಂದು ನಮ್ಗೆ ಸ್ನೇಹಲೋಕ ಇದ್ದಂತೆ.

Hai ಮಕ್ಕಳಾ ಎಲ್ಲಾರಗು ಬೆಳ್ಳಗಿನ ಶುಭೋದಯಗಳು ನಾನ್ ನಿಮಗೆ ಇವತ್ತು ತರ್ಕರಿಗಳ ಬಗ್ಗೆ ತಿಳಿಸಕೊಡ್ತೀನಿ. ನೀವು ತರ್ಕಾರಿಗಳನ್ನ ಎಲ್ಲೆಲ್ಲಿ ನೋಡಿದಿರಾ ಹೌದು ನಿಮನಿಮ್ ಮನೆಗಳಲ್ಲಿ ಅಡುಗೆ ಮನೆಲ್ ನೋಡಿದೀರ. market ಲ್ ನೋಡಿದಿರ್ ಅಲ್ವಾ ತರಕಾರಿಗಳನ್ನ ಎಲ್ಲರು ಕೂಡ ನೋಡಿರತಾರೆ. ಆದರೇ ತರಕಾರಿಗಳ ಬಗ್ಗೆ ಹೆಚ್ಚು ವಿಷಯನ ನೀವು ತಿಳ್ಕೊಂಡಿಲ್ಲ ಅಲ್ವಾ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಹಸಿರು ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಅಲ್ವಾ ಪ್ರತಿದಿನ ಆರೋಗ್ಯವಾಗಿ ಇರಬೇಕಂದ್ರೆ ಹಸಿರು ತರಕಾರಿಗಳು ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹಸಿರು ತರಕಾರಿಗಳನ್ನ ತಿನ್ನೋದರಿಂದ ನಮ್ ದೇಹ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಅಲ್ವಾ. ಮನಸ್ಸು ಕೂಡ ತುಂಬಾ ಆರೋಗ್ಯವಾಗಿರುತ್ತೆ, ನಿಮಗೆ ಸಮತೋಲನವಾಗಿ ಆರೋಗ್ಯ ಇರಬೇಕು ಅಂದ್ರೆ ಆಹಾರದಲ್ಲಿ ಯಾವಾಗಳು ಹಸಿರು ತರಕಾರಿಗಳನ್ನ ನಾವು ಸೇವನೆಯನ್ನು ಮಾಡಬೇಕು. ಹಸಿರು ತರಕಾರಿಗಳಲ್ಲಿ ಅನೇಕ ರೀತಿಯಲ್ಲಿ ಜೀವ ಸತ್ವ ಆಗಿರಬೋದು ಅಥವಾ ಖನಿಜಗಳಾಗಿರಬೋದು ತರಕಾರಿಗಳು ಹೊಂದಿರುತ್ತೆ. ನಾವು ಕೆಲವು ತರಕಾರಿಗಳನ್ನ ಅಡುಗೆ ಮಾಡುವ ಮುಖಾಂತರ ಆಗಿರ್ಬೋದು ಅಥವಾ ಹಸಿ ತರಕಾರಿಗಳನ್ನ ತಿನ್ನುವ ಮುಖಾಂತರ ಆಗಿರ್ಬೋದು ನಮ್ಮ ದೇಹಕ್ಕೆ ಶಕ್ತಿಯನ್ನು. ಹೆಚ್ಚಿಸಕೊಳ್ಬೋದು ಈವಾಗ ಪಾಲಕ್ ಮತ್ತೆ ಬೀನ್ಸ್ , ಬಟಾಣಿ , ಟಮೋಟೋ, ಮೂಲಂಗಿ, ಕ್ಯಾರೆಟ್, ಇವೆಲ್ಲ ಹಸಿರು ತರಕಾರಿಗಳ ಅಲ್ವಾ ಇವೆಲ್ಲವನ್ನಕೂಡ ನಾವು ಅಡುಗೆಯಲ್ಲಿ ಮಾಡಿ ನಾವು ಆರೋಗ್ಯವನ್ನ ಸುಧಾರಿಸ್ಕೊಳ್ಬೋದು. ನಿಮಗೆಲ್ಲ ಗೊತ್ತಾ ಹೆಚ್ಚು ಎಷ್ಟು ಬಗೆಯ ತರಕಾರಿಗಳಿದೆ ನಮ್ಮ ದೇಶದಲ್ಲಿ ಅಂತ ಎಷ್ಟಿದೆ ಅಂದ್ರೆ ಎಂಬತ್ತಕ್ಕೂ ಹೆಚ್ಚು ಬಗೆಯ ತರಕಾರಿಗಳಿವೆ. ನಮ್ಮ ಆರೋಗ್ಯ ಸುಧಾರಿಸಬೇಕು ಚೆನ್ನಾಗಿರಬೇಕು ಅಂದ್ರೆ ವೈದ್ಯರು ನಮ್ಗೆ. ಸಲಹೆಯನ್ನ ನೀಡ್ತಾರೆ ಪ್ರತಿನಿತ್ಯ ನೀವು ತರಕಾರಿಯನ್ನ ತಿನ್ನಬೇಕು. ತರಕಾರಿಯನ್ನ ತಿನ್ನೋದರಿಂದ ನಿಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚುತ್ತೆ. ಅದರಿಂದ ನಿಮಗೆ ಯಾವುದೇ ಕಾಯಿಲೆಗಳು ಕೂಡ ಬರೋದಿಲ್ಲ ಅಂತ ಸಲಹೆಯನ್ನ ಕೊಡ್ತಾರೆ. ನಾವು ಆರೋಗ್ಯ ಕೆಟ್ಟಾಗ ವೈ~ ವೈದ್ಯರ ಬಳಿ ಹೋಗ್ತಿವಿ ಅವರು ಕೂಡ ಜಾಸ್ತಿ ಹೇಳೋದೇನು ತರಕಾರಿ ತಿನ್ನಿ ಅಂತ. ಅವರು ಹೇಳ್ತಾರೆ ನಿಮ್ಮ ಮನೆ ತೋಟ ಇರುತ್ತೆ ಗೊತ್ತಾ ಅಲ್ಲಿ ತರಕಾರಿ ಬೆಳಿತಿರಲ್ಲ ಅದುನ್ನ ಗಿಡದಿಂದ ತೆಗೆದು ತಂದು. ಅಡುಗೆ ಮಾಡಿ ತಿನ್ನಿ ಆದಷ್ಟು ಹೊರಗಡೆ ಇಂದ ಸೇವನೆ ಮಾಡೋದನ್ನ ನಿಲ್ಸಿ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ಕೂಡ ಹಸಿರು ಸೊಪ್ಪುಗಳಿರತವೆ ಅಲ್ವಾ ಅವು ಕೂಡ ತುಂಬಾ ಪಾತ್ರಾನ ವಹಿಸುತ್ತೆ ಆರೋಗ್ಯ ಒಳ್ಳೆ ರೀತಿಲಿ ಇರಬೇಕಂದರೆ. ಹಸಿರು ಸೊಪ್ಪುಗಳನ್ನ ಕೂಡ ನಾವು ಬಳಕೆಯನ್ನ ಮಾಡಬೇಕು. ಮತ್ತೆ ಕ್ಯಾರೆಟ್ ತಿನ್ನೋದರಿಂದ ನಮ್ಮ ರಕ್ತನ ಶುದ್ಧಗೋಳಿಸುತ್ತೆ ಮತ್ತೆ ನಮ್ ದೇಹದಲ್ಲಿ ಯಾವದಾದರೂ ರೋಗಾಣುಗಳಿದ್ರೆ ಅದುನ್ನ ನಾಶ ಮಾಡಸುತ್ತೆ ಮತ್ತೆ ದೃಷ್ಟಿ ಸಾಮರ್ಥ್ಯವನ್ನು ಕೂಡ ಅದು. ಹೆಚ್ಚಸುತ್ತೆ ಇನ್ನೊಂದು ಯಾವದು ಆಗಳಕಾಯಿ ಎಲ್ಲ ತರಕಾರಿಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಕಹಿ ಯಾರು ಕೂಡ ಇದುನ್ನ ತಿನ್ನೋಲ್ಲ~ ತಿನ್ನಲ್ಲ ಅಂತಾರೇ ಯಾರು ಇಷ್ಟ ಪಡಲ್ಲ ಇದುನ್ನ ತಿನ್ನೋಕೆ ಆದರೆ ಎಷ್ಟು ಆರೋಗ್ಯಕರ ಅಂತ ಗೊತ್ತಾ. ಈಗ ನೀವು ವೈದ್ಯರ ಬಳಿ ಹೋಗ್ತಿರ ಅವರು ನಿಮ್ಮ ಆರೋಗ್ಯಕ್ಕೆ ಔಷಧಿಯನ್ನ ಕೊಡ್ತಾರೆ ಔಷಧಿ ಚೆನ್ನಾಗಿಲ್ಲ ಅಂತ ಅದುನ್ನ ಸೇವನೆ ಮಾಡದೆ ಇರೋಕಾಗುತ್ತ ಅದೇ ತರ ಆಗಳಕಾಯಿಯನ್ನು ಕೂಡ ನಾವು ಆಹಾರದಲ್ಲಿ ಸೇವನೆಯನ್ನು ಮಾಡಬೇಕು ಅದು. ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅಂದ್ರೆ ಹೊಟ್ಟೆಲಿ ಇರೋ ಹುಳುಗಳೆಲ್ಲ ನಾಶ ಪಡಸುತ್ತೆ ಮತ್ತೆ sugar ಇರುತ್ತೆ ಗೊತ್ತಾ ಅವರಗೆಲ್ಲ ಅದು ತುಂಬಾ ಒಳ್ಳೇದು. ಆಗಳಕಾಯಿ ತುಂಬಾ ಒಳ್ಳೆ ಪದಾರ್ಥ ಮತ್ತೆ ಬೆಂಡೆಕಾಯಿ, ಹುರುಳಿಕಾಯಿ. ನುಗ್ಗೆಕಾಯಿ, ಹೂಕೋಸು ಇವೆಲ್ಲ ತರಕರಿಗಳ್ನ ಕೂಡ ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನೀವು ಕೂಡ ನಿಮ್ಮ ಆಹಾರದಲ್ಲಿ ಹಸಿರು ತರಕರಿಗಳನ್ನ ಸೊಪ್ಪಗಳ್ನ. ಆದಷ್ಟು ಜಾಸ್ತಿ ತಗೋತೀರಾ ತಿಂತಿರಾ ಅಂತ ನಾನು ಅನ್ಕೊಂಡಿದೀನಿ. ನಿಮನಿಮ್ ಮನೇಲಿ ನಿಮ್ ಅಮ್ಮಂದಿರ್ಗೆ ಹೇಳ್ಬೇಕು ಅದರ ಉಪಯೋಗನ ನೀವು ತಿಳಿಸಿ ಹೇಳ್ಬೇಕು ಆಯ್ತಾ ಇದನೆಲ್ಲ ನೀವು ರೂಢಿಸ್ಕೊಳ್ತೀರಾ ಅಂತ ಅನ್ಕೊಂಡಿದಿನಿ.

Good morning , ಏನ್ಮಾಡ್ತಿದೀಯಾ?

ನಾನಾ, ನಾನ್ office ಅಲ್ಲಿ ಕೂತಿದ್ದೇನೆಯಾ.

ಹ್ಮ್ ಹಾಗೆ ಮತ್ತೆ.

ಹಾಳಾಗಿದ, ಯೇ ನಿಂಗೆ work from home ಅಲ್ವನಾ.

Work from home ಅಲ್ಲ ನಿಂಗೆ, ನೀ ಹೇಗೆ ಮತ್ತೆ laptop ಹಾಳಾದ್ರೆ.

ಹೌದ್, ಅದಕ್ಕೆ ಈಗ ಎಂತ ಮಾಡೋದು ಗೊತ್ತಿಲ್ಲ.

ಹೊ ನಾನ್ ಅದಕ್ಕೆ ಆದ್ರೆ ನಾನ್ ಅದಕ್ಕೆ office ಗೆ ಬಂದೆ ಇವತ್ತು, ನಂದುಸಾ ಏನೋ laptop ಹಾಳಾಗ್ತಾ ಉಂಟು ಅದು ಎಂತ ಗೊತ್ತಿಲ್ಲ, version ಸರಿ ಇಲ್ವಾ ಎಂತದೋ. ಹೌದ್ ನಂದ್ Windows eight ಇತ್ತಾ ಅದಕ್ಕೀಗ ಮತ್ತೆ work from home ಅಲ್ಲ ಜಾಸ್ತಿ work ಆಗ್ತದಾ ಅಂತ load ಆಗ್ತದ ಅಂತ ಹೊಸಾದ್ ತಗೋಬೇಕ್ ಅಂತ ಅನ್ಕೊಂತ ಇದೇನೇ.

ಹೂಂ, ಅಷ್ಟಾಗಬೇಕಾದ್ರೆ laptop ಹಾಳಾಯ್ತು ತುಂಬಾ ಒಳ್ಳೆದಾಯ್ತಲ್ಲ .

ಒಂದು ಒಳ್ಳೆದ್ ಅಲ.

ಅದೇ, ಈಗ ಮತ್ತೆ ಈ Covid ಎಲ್ಲ ಬಂದ್ಮೇಲೆ ಎಲ್ಲ work from home ಗೆಲ್ಲ laptop ಬೇಕು.

Laptop ಇಲ್ಲ ಅಂದಿದ್ರೆ ಕೆಲ್ಸ ಇರ್ತಿರ್ಲಿಲ್ಲ. ಉಮ್ ಮೊದ್ಲೆಲ್ಲಾ ಮೊದ್ಲೆಲ್ಲಾ ಮೊಬೈಲ್ mandatory ಅಂತ ಆಗಿತ್ತು, but ಈಗಿನ ಕಾಲ ಹೇಗಾಗಿದೆ ಅಂದ್ರೆ laptop is mandatory ಅಂತ ಬರ್ತಾ ಉಂಟು ಅಲ್ಲ. ಹೌದು, ಇಲ್ಲ ಅಂದ್ರೆ ತುಂಬಾ ಇದಾಗುತ್ತೆ ಮೊಬೈಲ್ ಅಲ್ಲಿ ಅಂತ ಇದಾಗ್ತದೆ storage ಕೂಡ ಇರುದಿಲ್ಲ lap ಆದ್ರೆ ಒಳ್ಳೇ ಆಗುತ್ತೆ. ಉಮ್ ಮತ್ತೆ ಎಂತ ಗೊತ್ತಾ features ಕೂಡ ತುಂಬಾ ಒಳ್ಳೆದುಂಟಲ laptop ಅಲ್ಲಿ ಹೊಸ ಹೊಸ versions ಬರ್ತಾ ಉಂಟಲ್ಲ.

ಎಲ್ಲಿ ಬೇಕಾದ್ರೂ ಕೂತು ಮಾಡಬೋದು. ಅದೇ~ ಅದೇ . ಹಾ ಎಷ್ಟಿತ್ತು. Forty forty-six ಎಷ್ಟೋ ಹೇಳಿದ್ರು.

ಹೌದ್ ಹೌದಾ . One time investment ಅಲ್ಲಾ. ಹೂಮ್, ಹೌದು ಅದೇ ಬಂಗ ಆದ್ದು ಈಗ.

ಎಂತ ಗೊತ್ತಾ ಅಷ್ಟು investment ಮಾಡಿದ್ರು ಪರವಾಗಿಲ್ಲ ನಿಂಗೆ ತುಂಬಾ ಸಮಯ ಬರ್ತದೆ ಒಂದು ನಿಂಗೆ ಬೇರೆ ಎಲ್ಲ features ಇದೆ ಅಲಾ ನಿಂಗೆ ನೋಡಬೋದು, ಮ್ಯೂಸಿಕ್ ಕೇಳ್ಬೋದು, ಯಾರತ್ರ ಆದ್ರು ಮಾತಾಡಬೋದು mobile ನ ಹಾಗೆ ಈಗ laptop ಹಾಗೆ ವರ್ಕ್ ಮಾಡ್ತದಲ್ಲ ಎಷ್ಟ್ important ಆಗಿದೆ ಅಲ್ಲಾ. ಅದೇ ಅದೇ ಒಂದು ಲಾಭ, ಎಲ್ಲಿ ಬೇಕಾದ್ರು ಎಲ್ಲಿ ಈಗ ಮನೆ function ಗೆ ಎಲ್ಲ ಹೋದ್ರು ತಗೊಂಡು ಹೋಗಬೋದ urgent ಗೆ ಆಫೀಸಲ್ಲಿಸಾ ಕಿರಿ ಕಿರಿ ಮಾಡ್ತಾರೆ. ಹೌದುಂತಾ ಅದು stress ಆಗ್ತದೆ ನಮಗೆ ಹೊರಗಡೆ network ಇದ್ರೆ ಸಾಕು ಎಲ್ಲಿ ಬೇಕಲ್ಲಿ ಕೂತು work ಮಾಡ್ಬೋದಲ್ಲ. ಹೌದು network issue ಒಂದು ಇಲ್ಲಾಂದ್ರೆ ಎಲ್ಲಿ ಬೇಕಾದ್ರು ತಗೊಂಡು ಹೋಗಿ ಮಾಡಿ, ಬೇಕಾದ್ರೂ ಕೂತ್ಕೊಂಡು ಕೆಲಸ ಮಾಡ್ಬೋದು. ಹೌದು ಹೌದು, ಅದೇ ನಂದು ಮಗಳು ಹೇಳ್ತಿದ್ಲು ನಾವುಸಾ ಅಮ್ಮ laptop change ಮಾಡುವ ಹೊಸತು ತಗೊಳುವ ಅಂತ ನೋಡ್ಬೇಕು ಈಗ ಸದ್ಯಕ್ಕೆ plan ಇಲ್ಲ costly ಅಲ್ಲವಾ. ಹೌದು ಈಗ ಮತ್ತೆ ಈಗ ಸ್ವಲ್ಪ offer ಉಂಟು new year ಅಂತ ಅಲ್ಲ ಇಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ತದ ಅಂತ ನಾನ್ ಈಗ ಅಂತ, ಸ್ವಲ್ಪ ಜಾಸ್ತಿ ಉಂಟಲ್ಲ. ಹ್ಮ್ ಹ್ಮ್ ಅದು ಹೌದು ಹೋಗುವಾಗ ನನ್ನನ್ನುಸಾ ಕರೀ ಆಯ್ತಾ ನಾನ್ಸಾ ನೋಡುವಾ ಹೇಗೆ. ಆಯ್ತು ಒಟ್ಟಿಗೆ ಹೋಗಿ ನೋಡುವ.

ಮತ್ತೆ, ಯೇ ನನ್ ಹತ್ರ actually computer ಸ ಇತ್ತಾ PC ಇತ್ತು ಮನೇಲಿ, ಅದನ್ನು ಈಗ ಎಂತ exchange ಮಾಡುವನಾ?

ಹ್ಮ್ ಅದೇ better ಅಂತ ಅನಿಸುದು ಸ್ವಲ್ಪ financial ಕೂಡ ಇದು ಕಡಿಮೆ ಆಗ್ತದೆ.

PC ಸ ಪರವಾಗಿಲ್ಲ ಅಲ್ಲಾ laptop ಹಾಗೆ work ಮಾಡ್ತದೆ but ಒಂದು feature ಎಂತ ಅಂದ್ರೆ laptop ಕೊಂಡೋಗಬಹುದಲ್ವಾ ನಾವು ಎಲ್ಲಿಗೆಸ. ಹೌದು, PC ನಮ್ಮ ಮನೇಲಿ ಇರ್ಬೇಕು ಅದು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ laptop . ಹೌದು.

ಹಾಗೆ ಮತ್ತೆ .

ಹುಮ್ಮ್, ಸರಿ boss ಕರೀತಿದ್ದಾರೆ ಹಾ ಸರಿ ಸರಿ okay okay ಒಟ್ಟಿಗೆ ಹೋಗುವ ಆಯ್ತಾ.

ಹಾ ಮತ್ತೇನ್ರೀ ಸುಷ್ಮಾ ಅವ್ರ್ ಆರಾಮದಿರಿ?

ಹಾ ಆರಾಮದೇನಿ ನೋಡ್ರಿಪಾ ನೀವ್ ಹೆಂಗ್ ಅದಿರಿ?